ಕ್ರಿಕೆಟ್ ಸ್ಟೇಡಿಯಂ ಇದು ನೈಟ್ ಕ್ರಿಕೆಟ್ ಸ್ಟೇಡಿಯಂ . ನಾವಂತೂ ನೈಟ್ ಕ್ರಿಕೆಟ್ ಸ್ಟೇಡಿಯಂ ಯಲ್ಲಿ ಹೋಗಿಲ್ಲ.

ಯಾವದೇ ಒಂದ್ ಮದ್ವೆ ಸಮಾರಂಭಕ್ಕೆ ಆಹ್ ಡೆಕೋರೇಷನ್ ಮಾಡಕ್ ಆಗ್ಲಿ ಒಂದ್ ಬರ್ತ್ಡೇ ಡೆಕೋರೇಷನ್ ಮಾಡಕ್ ಆಗ್ಲಿ ಒಂದ್ ಎಂಗೇಜ್ ಮೆಂಟ್ ಡೆಕೋರೇಷನ್ ಮಾಡಕ್ ಆಗ್ಲಿ ಬೈಸುವಂತ ಹೂಗಳಿವು.

ಏನ್ ಏನೋ ಮಾಡತಾವ್ರೆ ಅವ್ರ್ ಮನೆಯವರ್ಗೆ ಸಂಬಂಧ ಇರ್ಬೇಕು.